ಇಲ್ಲಿ ಮಾ ಮರಗಳು ಮನೆಗಳು ತುಂಬ ಚೆನ್ನಾಗಿ ಕಾಣುತ್ತವೆ ಇಲ್ಲಿ--

ಇದು ಒಂದು ದೇವಸ್ಥಾನ ಇಲ್ಲಿ ದೇವಸ್ಥಾ--

ಕಾಂಪೌಂಡ್ ಕೂಡ ಇದೆ ಇಲ್ಲಿನ ವಾತಾವರಣ ನೋಡಲು ಬಹಳ ಚೆನ್ನಾಗಿದೆ.

ಇಲ್ಲಿ ನೆರಳಿಗೆ ಸೀಟ್ ಹಾಕಿದ್ದಾರೆ ಇಲ್ಲಿ ಟೀಚರ್ಸ್ ಗಳು ಮಕ್ಕಳು ಎಲ್ಲ ಕುಳಿತಿದ್ದಾರೆ.

ಸ್ಕ್ಯಾನರ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಬಟ್ಟೆ ಇಡಲು ಕಬೋರ್ಡ್ ಗಳು ಮಾಡಿದ್ದಾರೆ.

ಇಲ್ಲಿ ಹಲವಾರು ಯುವಕರು ಮತ್ತು ಯುವತಿಯರು ಬರುವ ಸ್ಥಳವಾಗಿದೆ.

ಇಲ್ಲಿ ಕೋಚಿಂಗ್ ಕೋಚಿಂಗ್ ಕೊಡುತ್ತಿದ್ದಾರೆ ಲೈಟಿಂಗ್ ವ್ಯವಸ್ಥೆ ಕೂಡ ಇದೆ.

ತಣ್ಣನೆ ಗಾಳಿ ಬೆಳಕು ಬರುವುದಕ್ಕೆ ಗಿಡಮರಗಳಿವೆ.

ಲೈಟಿಂಗ್ಸ್ ಚೆನ್ನಾಗಿದೆ ಮರಗಳಿವೆ ದೊಡ್ಡ ದೇ.